ಕಪ್ಪು ದ್ರಾಕ್ಷಿ ಕೆಂಪು ದ್ರಾಕ್ಷಿ ಇಟ್ಟಿದ್ದಾರೆ. ಸ್ಟ್ರಾಬೆರಿ ಬಾಕ್ಸಾನು ಇಟ್ಟಿದ್ದಾರೆ ಹಾಗು ಫಿಗ್ ಅಂಜೂ ಅಂಜೂರದ ಹಣ್ಣನು ಕೂಡ ಇಲ್ಲಿ ಇಟ್ಟಿದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಆ-- ಸರ್ಕಾರಕ್ಕೆ ಸಂಬಂದ ಪಟ್ಟ ಒಂದು ಕೊಠಡಿ ಅನ್ನ ನೋಡುತ್ತಿದ್ದೇವೆ ಇಲ್ಲಿ ಒಬ್ಬ ಮಹಿಳಯು--

ಈ ಚಿತ್ರದಲ್ಲಿ ಒಂದು ದೇವಿಯ ಮುಹೂತ್ಸವ ನಡೆಯುತ್ತಿದು ರಂಗು ರಂಗಿನ ದೀಪಗಳಿಂದ ಅಲಂಕೃಸಲಾಗಿದೆ.